ಅದೀಗ call ಮಾಡಿದ್ರು ನೀವು ಸಾ ಹೋಗ್ತಿರ ನಿಮ್ಮದ್ಸ ಉಂಟಲ್ಲಾ ಅದಿಕ್ಕೆ ನಾವೊಂದು ಮಾಡುವ ಅಂತ ಕೇಳಿದ್ದು.

ಹ ನಿಮ್ಮದು ಉಂಟಲ್ಲ ಅದೆ ಎಲ್ಲಾ.

ಹ ಅದೆ ಇದ್ರೆ ಹೇಳ್ತೇನೆ ನಮ್ಮದಿಲ್ಲಿ ಯಾವುದಾದ್ರು ಕಾರ್ಯಕ್ರಮ ಇದ್ರೆ ಹೇಳ್ತೇನೆ.

ಹ ಹಾಗೆ ಅದೆ ಹೀಗೇನೇ call ಮಾಡಿದ್ದು ತುಂಬ ದಿವಸ ಆಯ್ತಲ್ಲಾ.

ನೀವ್ ಈಗ busy ಅಲ್ಲಾ ಅಂದ್ರೆ ಕಾರ್ಯಕ್ರಮದಲ್ಲಿ busy ಅಲ್ಲಾ ಹಾಗೆ. ಹೌದ್ ನಾನ್ ಸ್ವಲ್ಪ busy ಹಾಗೆನೇ.

Function ಎಲ್ಲ ಇರುವಾಗ ನಾವು ಅದರೊಟ್ಟಿಗೆ ಹೋಗ್ಬೇಕಾಗ್ತದೆ.

ಹೌದು ನಿನ್ನೇ ಹೋದವಾರದಲ್ಲಿ ಒಂದು ಒಂದ್ ವಾರ ಇತ್ತು. ಹ ಹಾ ಹಾಗೆ ಅದ್ರಲ್ಲಿ ಲಾಭ ಆಗ್ತದಲಾ ತುಂಬ.

ಹ ಅದೆ ನಾವೊಂದು ಹೊರಗಿಂದ ತಂದ್ರೆ ತುಂಬ ಲಾಭ ಆಗ್ತದೆ ಹಾಗೆ. ಹೌದೌದು ನಮ್ಮೂರಲ್ಲಿ ಎಲ್ಲ ಅದು costly . ಹ ಊರಲ್ಲಿ costly ಅಲ್ಲಾ ಹೊರಗಡೆಯಿಂದಾದ್ರೆ ಕಮ್ಮಿಯಲ್ಲಿ ಸಿಗ್ತದೆ ನಮ್ಗೆಸ ತುಂಬಾ.

ಹ ಅದೆ ಇದ್ರೆ ಹೇಳ್ತೇನೆ ನಾನ್ ನಿಮ್ಗೆ. ಆಯ್ತಯ್ತ್ ಸರಿ ಸರಿ ಆಯ್ತ್ ಸರಿ ಸಿಗುವ ಮತ್ತೆ ಮಾತಾಡುವ.

ಹಾ ಮತ್ತೇ ನೀವು ನಾವು ಸ್ವತಂತ್ರ ದಿನಾಚರಣೆ ಯಾವ್ ರೀತಿ ಆಚರಿಸುವಂತ ನಿಮ್ಮತ್ರ. ಅಹ್ ಈಗ ಮುಂದಿನ ವಾರ ಸ್ವತಂತ್ರ ದಿನಾಚರಣೆ ಅಲ್ಲಾ? ಹೌದು ಅದಕ್ಕೆ ಮಕ್ಕಳಿಗೆ ಯಾವ್ತಾರ ನಾವ್ ಹೇಳಿಕೊಡುವ ಸ್ವಾತಂತ್ರ ದಿನಾಚರಣೆಯ ಬಗ್ಗೆ. ಹಾ ಈಗ ಮೊದಲಿಗೆ.

ಇದು ಧ್ವಜಾರೋಹಣ ಎಲ್ಲಾ ಮಾಡ್ಲಿಕ್ಕೆ ಉಂಟಲ್ಲಾ. ಹೌದು ಧ್ವಜಾರೋಹಣಕ್ಕೆ ಅತಿಥಿಯವರನ್ನು ಕರೀಬೇಕಲ್ವಾ.

ಅದೇ ನಾವಿಲ್ಲೇ ನಮ್ಮ ಹತ್ರದ್ ಗ್ರಾಮಪಂಚಾಯತ್ ಅವರನ್ನು ಕರಿವು~ ಕರಿಯುದಾ ಅಥವಾ ಬೇರೆ ಎಂತ ಬೇರೆಯವರನ್ನಾದ್ರೂ. ಒಂದು ಹಾಗೆ ಕರಿಯುವ ಮತ್ತೊಂದು ಯಾರಾದ್ರೂ ಸರ್ಕಾರಿ ನೌಕರಿಯಲ್ಲಿ ಇರುವವರೋ.

ಅದೇ ನಮ್ school ಅದ್ದು ನಮ್ ಶಾಲೆಹತ್ರನೆ ಇವ್ರು ಇದ್ದಾರಲ್ಲ ಯಾರು ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡ್ತಾರಲ್ಲಾ ಅವರನ್ನ್ ಕರಿಯುವ? ಹಾ ಹಾ ಹಾಗೆ ಮಾಡುವ ಹಾಗೆ ಮಾಡುವ ಅದೇ ಹಾ. ಎರಡು ಜನ ಅತಿಥಿ ಸಾಕಲ್ವಾ? ಹಾ ಎರಡು ಜನ ಸಾಕು ಒಂದು ಧ್ವಜಾರೋಹಣ ಮಾಡ್ಲಿಕ್ಕೆ

ಅದೇ ಒಂದು ಮುಖ್ಯ ಅತಿಥಿಗಳು ಇರ್ಬೇಕಲ್ಲಾ? ಹೌದು ಹೌದು ಮತ್ತೆ ಇದು ಮಕ್ಕಳಿಗೆ ಯಾವ್ತರ ಹೇಳಿಕೊಡುವ ನೃತ್ಯ. ಮಕ್ಕಳಿಗೆ ಒಂದು ಎರಡು ನೃತ್ಯ ಬೇಕು, ಎರಡು ದೇಶಭಕ್ತಿಗೀತೆ ಎಲ್ಲ ಬೇಕಲ್ಲಾ.

ಅದೇ ಮತ್ತೇ ಇದು ನಮ್ದು ಸೇನೆ ಬಗ್ಗೆ ಹೇಳುವಂಥದ್ದು ಇರ್ಲಿಯಾ? ಹ ಸೇನೆಯ ಬಗ್ಗೆ ಒಂದು ಒಂದು ಸಂದೇಶ ಕೊಡುವಂಥದ್ದು ಏನಾದ್ರೊಂದು ಮಾಡುವ ಅಂದ್ರೆ ನೃತ್ಯವಾ ನಾಟಕವಾ.

ಮತ್ತೆ ಸಿಹಿ ತಿಂಡಿಯೊಂದು ಆಗ್ಬೇಕು.

ಅದು ಹೇಗೆ ನಾವ್ ಇವ್ರತ್ರೆಲ್ಲಾ ಇದು ಮಾಡ್ಕೊಳ್ಬೇಕಾ ದುಡ್ಡಿನ್ ಬಗ್ಗೆ ಸಿಹಿ ತಿಂಡಿಗೆ ಅಥವಾ ನಮ್ಮ ಶಾಲೆಯ ಮುಕಾಂತರನೇ ಕೊಡುವ ಹಾಗೆ ಇರ್ಲಿಯಾ? ಅದ್ಯಾರಾದ್ರು ಕೊಡ್ತಿದ್ರೆ ದಾನಿಗಳು ಯಾರಾದ್ರೂ ಕೊಡ್ತಿರಾ ಹಾಗೆ ನೋಡ್ಬೋದು.

ಹಾ ಇಲ್ಲಾದ್ರೆ ನಮ್ಮ ಶಾಲೆಯ ಖರ್ಚಿನಿಂದ ತೆಗ್ದು ಕೊಡ್ಬೇಕಷ್ಟೆ. ಅದೇ ಅದೇ ಹ್ಮ್ ಹಾಗೆ ಮಾಡುವ ಶಾಲೆಯಿಂದಲೇ ಕೊಡುವ ಹಾಗೆ ಮಾಡುವ ಮತ್ತೆ ಮುಖ್ಯ ಅತಿಥಿಗಳು ಏನಾದ್ರು ಕೊಡ್ಬೋದು ದುಡ್ಡಿಂದು ಸಹಾಯ ಮಾಡಿದ್ರೆ ಅದನ್ನು ಅವ್ರಿಗೆ ಇದು ಮಾಡಿ ಹಾಕುವ. ಅದೇ ಅದೇ ಮಕ್ಕಳಿಗೆ ಉಪಯೋಗ ಆಗ್ತಾದಲ್ಲ. ಮತ್ತೆ ಇದ್ ಇದಕ್ಕೆ ಇದು ಬೇಕಾ dance ಗೆ sorry ನೃತ್ಯಕ್ಕೆ ಏನಾದ್ರು ಬಹುಮಾನ ಕೊಡುವ ಹಾಗೆ. ಹಾ ಅಂದ್ರೆ ಸ್ಪರ್ಧೆಯಾ ನೃತ್ಯ ಸ್ಪರ್ಧೆ ಮಾಡುವ ಅಂತ ಹೇಳಿದ ನೀವು.

ಅದೇ ಅದೇ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಟ್ಟಾಗೆ ಆಗ್ತದೇ ಹಾ.

ಪ್ರತಿ ಒಂದೊಂದು ತರಗತಿಗೂ

ನೃತ್ಯ ಹೇಳಿಕೊಟ್ಟು ಮತ್ತೆ ಬಹುಮಾನ ವಿತರಣೆ ಮಾಡುವ. ಹಾ ಮತ್ತೆ ಒಳ್ಳೆ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಹಾಗೆ ಏನಾದ್ರೂ ಕೊಡ್ಬೋದು ಅತಿಥಿಗಳು ಏನಾದ್ರು ಕೊಡ್ತಿದ್ರೆ,

ಅದನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಡಬೋದಲ್ಲಾ ಹಾಗೆ.

ಸ್ವಾತಂತ್ರ್ಯ ದಿನಾಚರಣೆಯ ಲೆಕ್ಕದಲ್ಲಿ.

ಹ್ಮ್ ಬೆಳ್ಳಿಗ್ಗೆ ಎಷ್ಟು ಗಂಟೆಗೆ ನಾವು ಶುರು ಮಾಡುವ? ಒಂದು ಒಂಬತ್ತು ಮೂವತ್ತಕ್ಕೆ start ಮಾಡ್ಬೋದು ಶುರು ಮಾಡ್ಬೋದಲ್ಲ.

ಅದೇ ಯಾಕಂದ್ರೆ ಅವ್ರು ಪಂಚಾಯತಿ ಅವ್ರು ಮತ್ತೆ ಸರ್ಕಾರಿ ನೌಕರರು ಎಲ್ಲ ಬರುವಾಗ ಹತ್ತು ಗಂಟೆ ಆಗ್ತದೆ.

ಮಕ್ಕಳನ್ನು ಒಂಬತ್ತುವರೆಗೆ ಬರ್ಲಿಕ್ಕೆ ಹೇಳುವ ನಾವು.

ಮತ್ತೆ ಅವ್ರನ್ನೆಲ್ಲಾ ನಿಲ್ಲಿಸಿ ಆಗ್ಬೇಕಲ್ಲ ಸಾಲಾಗಿ ನಿಲ್ಲಿಸಿ ಮತ್ತೆ ಅವ್ರು ಬಂದ ಕೂಡ್ಲೇ ಧ್ವಜಾರೋಹಣ ಮಾಡಿ~ ಮಾಡಿದ್ರಾಯ್ತು.

ಮತ್ತೆ ನಮ್ಗೆ ಶಿಕ್ಷಕರಿಗೆ ಎಂಥಾ ಇದು ಯಾವ್ದು? ಇದು ಒಂದೇತರ ಇದು ಹಾಕ್ಬೇಕಾ ಬಟ್ಟೆಗಳು

ಸಮವಸ್ತ್ರ ಹೌದು ಹಾಗೆ. ಹಾ ಮಾಡ್ಬೋದು ಕೇಸರಿ ಬಿಳಿ ಹಸಿರು ನಾವು ಒಂದು color ಹಾಗೆ ಇದು ಮಾಡಿ ಮಾಡ್ಬೋದಲ್ಲಾ. ಅದೇ ಅದೇ ಮಕ್ಕಳಿಗೂ ಹಾಗೆ ಮಾಡ್ಬೋದು ಬೇಕಿದ್ರೆ.

ಮಕ್ಕಳಿಗೆ ಹಾಗೆ ನಿಲ್ಲಿಸಿದ್ರೆ.

ಹ್ಮ್ ಚಂದಾ ಆಗ್ಬೊಹ್ದಲ್ಲಾ ಅದೇ ಅದೇ.

ಮತ್ತೇ ಬೇಕಿದ್ರೆ ಒಂದು ಮೆರವಣಿಗೆ ಮಾಡಿಸ್ಬೋದು.

ಮೆರವಣಿಗೆ ಮಾಡಿಸಿ ಅಲ್ಲಿ ಮುಗಿಸ್ಬೊಹ್ದು ನಮಿಗೆ. ಹಾ ಹಾಗೆ ಮಾಡುವ ಮಕ್ಕಳತ್ರ ಎಲ್ಲಾ ಮಾತಾಡ್ವ ಹ್ಮ್ ಸರಿ ಸರಿ ಆಯ್ತಾಯ್ತು ಸರಿ ಆಯ್ತು ಸರಿ. Okay thank you .

Movies ಅಂದ್ರ ಎಲ್ಲರಿಗ ಎಸ್ಟ ಖುಷಿ ಅಲ್ರಿ ಎಷ್ಟೊಂದ ತಿಳ್ಕೊಳುವಂತಾದ ದೃಶ್ಯಗಳ ಕಾಣಸ್ತಾವ ಒಂದೊಂದ ಕೇಳಿ ತಿಳ್ಕೊಳುವಂತಾ ದೃಶ್ಯಗಳ ನಮಗ ಅಲ್ಲಿ ಸಿಗ್ತಾವ ಈಗ ನೋಡ್ರಿ ಒಂದ movie ಅಂದ್ರ ಎಲ್ಲಾರು ಹೋಗಿ theatre ಹೋಗಿ ಅದು ಒಂತರಾ. ಮಜಾ ಮಾಡ್ತರರಿ ಎಲ್ಲಾರು theatre ಗೆ ಹೋಗಿ ಅಲ್ಲಿ ಕೂತ್ಕೊಂಡ seat ಎಲ್ಲಾ book ಮಾಡ್ಕೊಂಡ ವ~ ಒಂದ ದೊಡ್ಡ ಎಲ್ಲಾ ತಿನಸಗಳನ್ನೆಲ್ಲಾ ತೊಗೊಂಡ ಹೋಗಿ ಕುಂತ movie ಎಲ್ಲಾ ನೋಡಿ ಬರ್ತಾರ ಮೊನ್ನೆ ನಮ್ಮದ. ಕಾಂತಾರ movies ಬಂದಿತ್ತರೀ ಅದ್ರೊಳಗ ತಿಳ್ಕೊಳುವಂತಾದ ಬಾಳ ಅಂದ್ರ ಬಾಳ ದೃಶ್ಯಗಳ ಇದ್ವರಿ ಒಂದ ದೈವಗ ನಾವ ಎಷ್ಟ ಅಹ್ ಮೆಚ್ಚುಗೆಯನ್ನ ಕೊಡ್ತಿವಿ ಎಷ್ಟ ನಾವ ದೈವನ ಆರಾಧನೇ. ಮಾಡ್ತಿವಿ ಅಲ್ಲಿರುವಂತಹ ಭಕ್ತಿಗಳು ಏನೇನ ಅದಾವು ಅನ್ನದ ಯಾರಿಗೂ ಗೊತ್ತಿರ್ಲಿಲ್ಲಾ ರೀ ಅದನ್ನೆಲ್ಲಾನು ಒಂದ picture ಮೂಲಕ ನಮಗ ತಿಳಿಸಿ ಕೊಟ್ರಿ ಕೆಲವೊಂದ ನಮ್ಮದ ದೇಶ.

ಭಕ್ತಿಗರೀ, ಮುಂಚೆ ಏನೆಲ್ಲಾ ಆಯ್ತಾ ನಮಗ ಯಾರಿಗೂ ಗೊತ್ತಿಲ್ಲಾ ರೀ ನಾವ picture ನೋಡಿ ಅಷ್ಟ ತಿಳ್ಕೊಳತೀವಿ ಎಲ್ಲಾ ನಮಗ ಹೆಂಗ ಸ್ವಾತಂತ್ರ್ಯ ಸಿಕ್ತ ಹೋದ ಜಮಾನಾ ಎಲ್ಲಾ ಹೆಂಗ ಇತ್ತ ಅನ್ನದೆಲ್ಲಾ ನೋಡ್ಕೊಂಡ picture ಮೂಲಕ ತಿಳಿಸಿಕೊಡ್ತಾರರೀ ಎಷ್ಟು ಒಳ್ಳೆ ಒಳ್ಳೆ message ನಮಗ ಗೊತ್ತ ಆಗ್ಯಾವರಿ ಅದ್ರೊಳಗ ಅಂತೂ ಮೊನ್ನೆ ಕಾಂತಾರ. Movie ಒಳಗ ಅಂತೂ ಬಾಳಂದರ ಬಾಳ ತಿಳ್ಕೊಳುವ ಇದ್ವುರಿ ಅಲ್ಲಿ ನಮಗ ನಮ್ಮದ culture ಅಷ್ಟ ಗೊತ್ತಿರ್ತಾವ ರೀ ಪದ್ದತಿ ಇರ್ತವ ಅದಷ್ಟ ನಮಗ ಗೊತ್ತಿರ್ತಾವ ಅವ್ರಿಗೆ ಬಾರೆ ಬಾರೆ ಕಡೆ ಪದ್ಧತಿ ಎಲ್ಲಾ ನಾವ ಕೇಳಿರ್ತೆವಿರಿ but ನೋಡಾಕ ಅಂತು ಆಗಿರಂಗಿಲ್ಲಾ ರೀ ನಮಗ ಹಂಗಾಗಿ ಏನ ಮಾಡ್ತಾರಾ ಒಂದೊಂದ ಊರಿಂದ ಒಂದೊಂದ ಪದ್ಧತಿ ಅದವಲ್ಲರಿ ಪದ್ದತಿಗಳನ್ನ ಬಿಟ್ಟ ಬೇರೆ ಬೇರೆ. ಪದ್ದತಿಗಳನ್ನ ಜನರಿಗ ತಿಳಸತಾರ ಅಲ್ಲಿದ ಒಂದ ಏನ ಸಂದೇಶಗಳಿರ್ತವಲ್ಲ ಅವನ್ನ ಜನರಿಗ ತಿಳಸತಾರರೀ ನಮಗ ಯಾರಿಗೂ ಗೊತ್ತಿರಂಗಿಲ್ಲಾ ನಾವ ಅಂತೂ particular ಆಗಿ ಹೋಗಿ ತಿಳ್ಕೊಳಕಂತು ಆಗುದಿಲ್ಲಾ ನಾವ ಹೋಗಿ ತಿಳ್ಕೊಬೇಕಂದ್ರ ಬಾಳ ಸ್ವಲ್ಪ ಕಷ್ಟ ಅನಸ್ತೇತಾರಿ ನಮಗ ಎಲ್ಲಾ ಹಾಂಗಾಗಿ ಒಂದ picture ಐತಿ picture ಒಳಗ ನಾವು ಎಲ್ಲವನ್ನು. ತಿಳ್ಕೊಳುವಂತಾದ ಮನೋಭಾವನೆಯನ್ನ ಮೂಡಸ್ತಾರರಿ ಅವರ ಎಷ್ಟ ಚಂದ ಐತರೀ ಅದ picture ದೈವದ ಇದ ಇರುವಂಥ ಅದರ ನಂಬಿಕೆ ಆ ಜನರ ಆರಾಧಿಸುವಂತಾದ ಸಂತೋಷ ಅಲ್ಲಿರುವಂತ ಪದ್ಧತಿಗಳಾಗ್ಲಿ ಎಲ್ಲಾನು ಎಷ್ಟ ಚಂದ ತಿಳಸಕೊಟ್ಟಾರಿ ಅವ್ರಿಗೆ ನಮ್ಮ ಯೋಧರು ಎಷ್ಟ ಕಷ್ಟ ಪಡತಾರ ಅಂತ ನಮಗ ಗೊತ್ತಿರಲ್ಲಾರಿ. ನಾವ ಇಲ್ಲೇ ಮನ್ಯಾಗ ಕುಂತ safe ಅದೇವರಿ ಅಲ್ಲೇ ದೇಶದೊಳಗ ಎಷ್ಟ ಹೋರಾಟಾ ಮಾಡಿತೀರ್ತಾರ ನಮ್ಮದ ಜಗತ್ತೋಳಗ ಏನೇನ ಆಗ್ತೇತಿ ನಮಗ ಗೊತ್ತಿರಂಗಿಲ್ಲರೀ ಅದನ್ನೆಲ್ಲಾ ಒಂದ movie ನಮಗ ತಿಳಿಸಿಕೊಡ್ತಾರರೀ ಮುಂಚೆ ನಮಗ ಸ್ವಾತಂತ್ರ್ಯ ಸಿಗು ಮುಂಚೆ ಹೆಂಗ ಇತ್ತ ನಮ್ಮ ದೇಶಾ ಸಿಕ್ಕಮ್ಯಾಲೆ ಹೆಂಗಾತ ದೇಶಾ ಅನ್ನೋದ ನಮಗೆಲ್ಲಾ ಗೋತ್ತಿಲ್ಲಾರಿ ಅದ ನಾವ ಒಂದ movie ನೋಡ್ದಗ ಓ ಹಿಂಗತ್ತ ನಮ್ಮ ದೇಶಾ ಇಲ್ಲಿರುವಂತ ಜನರ. ಈ ರೀತಿ ಇದ್ರ ಮುಂಚೆ ನೋಡುವಾಗ ಆಹಾರ ಸಿಗತಿದ್ದಿಲ್ಲ ಒಂದೊಂದು ಕುಡಿಯೋಕ ನೀರ ಸಿಗ್ತಿದಿಲ್ಲಾ ಹೆಂಗ ಉತ್ಪತ್ತಿ ಅದ್ವ ಇವೆಲ್ಲಾ ಅನ್ನೋದೆಲ್ಲಾ ಯಾರಿಗೂ ಗೊತ್ತಿಲರೀ ಈಗೆಲ್ಲಾ ನಮಗ ಸಿಗ್ತಾವ ನಾವೆಲ್ಲಾ ಸುಲಭವಾಗಿ ಸ್ವೀಕರಣೆ ಮಾಡ್ತೀವೆಲ್ಲಾ ಮುಂಚೆ ಹೆಂಗಿದ್ವು ಗೊತ್ತಿಲ್ಲಾ ಅದೇ ನಾವ ಆದರದ ಒಂದ ರೀತಿ picture ನೋಡ್ದಗಯೆನಾಗ್ತೇತಿ ನಮಗ ಅದ ಹೆಂಗ ಹುಟ್ಟೆತಿ ಎಲ್ಲಿಂದ ಸೃಷ್ಟಿ ಆತ. ಅದನೆಲ್ಲಾ ಹೆಂಗ ಪದ್ಧತಿ ಪ್ರಕಾರ ಮಾಡಿದರ ಅನ್ನದೆಲ್ಲಾ ಎಲ್ಲಾನು ನಮಗ ಗೊತ್ತಕ್ಕೆತರಿ ನಮಗ ಮುಂಚೆ ಆಹಾರ ಸಿಗ್ತಿರಲಿಲ್ಲರೀ ಮುಂಚೆ ಆಹಾರ ಅಂತೂ ಸಿಗ್ತಿದಿಲ್ಲಾ ಬಿಡ ಗೆಡ್ಡೆ ಗೆಣಸಾನೋ ತೊಗೊಂಡ ತಿಂದ ಹೆಂಗೋ ಜೀವನಾನ ಮಾಡ್ತಿದ್ದಾ ಅದ ಹೆಂಗ ಬಂತ ನಮಗ ಯಾರಿಗೂ ಗೊತ್ತಿಲ್ಲರಿ ಇಗ ನಮಿಗ ಹೆಂಗು ಸಿಗ್ತಾವ ನಾವೆಲ್ಲರೂ ಸ್ವೀಕಾರ ಮಾಡಾಕುಂತೇವರಿ ಅವ. ಆವಾಗಿನ ಜನರ ಹೆಂಗಿದ್ರ ಉಡೋ ಬಟ್ಟೆಗಳ ಹೆಂಗಿದ್ವ ಆವಾಗಿಂದ ಪದ್ಧತಿ ಹೆಂಗಿದ್ವ ಹಳೆ ಪದ್ಧತಿ ಅಲ್ಲಿರುವಂತಹ ಶಾಸ್ತ್ರಾಗಳ್ಯಾವವೂ ಆವಾಗಿನ ಜಾಯಮಾನ ಒಳಗ ಯಾವ ರೀತಿ ಆದಂತ ಜಾರಿಗೆ ತಂದಿದ್ರ ನೀತಿಗಳನ್ನ. ಎಲ್ಲಾ ಹೆಂಗಿತ್ತ ನಮ್ಮ ಸಂವಿದಾನ ಹೆಂಗಿತ್ತ ನಮ್ಮನ್ನ ಮಹಾನುಭಾವಗಳು ಹೆಂಗಿದ್ರ ನಮ್ಮ ಗಾಂಧೀಜಿಯವರ ಹೆಂಗಿದ್ರ ಅದ ನಮಗ ಎಷ್ಟ ಹೋರಾಟಗಳನ್ನು ಮಾಡಿದರ ಸ್ವತಂತ್ರ ಹೆಂಗ ಸಿಗ್ತ ಅನ್ನುವಂತಾದ ಎಲ್ಲಾನು ನಮಗ ಬಾಳ ಚಂದ. ತಿಳಿಸಿ ಕೊಡ್ತಾರಾರಿ ಮತ್ತ ನಮಗ ನಮ್ಮ ಭಗವದ್ಗೀತೆ ರಾಮಾಯಣ ಅವ್ಯಾವು ನಮಗ ಅಷ್ಟ ಗೊತ್ತಿಲ್ಲರಿ ನಮ್ಮ ಅಜ್ಜಿ ಅಜ್ಜ ಕಾಲದೊಳಗ ಎಲ್ಲಾ ಹೆಳತಿದ್ರರಿ ಅವ್ರು ಹಂಗ ಮಾಡ್ತಿದ್ದರ ಹಿಂಗ ಮಾಡ್ತಿದ್ದರ ಅಂತ ಎಲ್ಲಾ ಹೇಳತಿದ್ರರಿ but ನಮಗ ಹೆಂಗ ಅಂತ ನಮಗ ಗೊತ್ತಿರ್ಲಿಲ್ಲರಿ. ಅವನ್ನ ಒಂದ ಇವಾಗಂತೂ picture ಮಾಡಿ ತೋರಸ್ತಾರರಿ ಎಲ್ಲಾನು ನಮಗ ಓದಿಲ್ಲಾ ಅಂದ್ರೂನು ಆ ಒಂದು picture ನೋಡಿದ್ರ ಸಾಕ ಎಲ್ಲಾ ನಮಗ ತಲ್ಯಾಗ ಹೊಕ್ಕವರಿ ಹೆಂಗ ಇತ್ತ ನಮ್ಮದ ಆವಾಗಿನ ರಾಜಕಾರಣಿ ವ್ಯವಸ್ಥೆ ಒಂದ ಮಹಾಭಾರತ ಪದ್ಧತಿ ಹೆಂಗಿತ್ತ. ಇವೆಲ್ಲಾ ಪದ್ಧತಿಗಳ ಹೆಂಗಾದವು ಹೆಂಗ ಸೃಷ್ಟಿ ಆದ್ವು ಮನುಷಾರೆ ಯಾವರೀತಿ ಆಗಿ ನಮಗೊಂದು ಭಗವದ್ಗೀತೆ ಇರುವಂತಹ ಋಣಾತ್ಮಕ ಧನಾತ್ಮಕ ಎಲ್ಲಾ ವಸ್ತು means ಎಲ್ಲಾ thoughts ಗಳು ಎಲ್ಲಾ ಹೆಂಗಿದ್ವ ರೀ ಅನ್ನೋದ ಎಲ್ಲಾ ನಮಗ ಗೊತ್ತ ಆಕ್ಕವರಿ ಅರಿಯುವಂತಾದ ಒಂದ ಸತ್ಯಲಿಂದ ಎಸ್ಟ ಉಪಯೋಗ ಐತಿ ನಮಗ ಸುಳ್ಳನ್ನು ಹೇಳಬಾರದ ಅನ್ನೋಹಂತದು ಹಿಂಗ ಐತಿ ಒಂದ ಜಾರಿಗೆ ಪದ್ಧತಿ ಒಂದು ಕೋಟಿಂದಾಗ್ಲಿ. ಒಂದ ನ್ಯಾಯ ಒದಗಿಸಬೇಕಂದ್ರ ನಾವು ಹೆಂಗ ಹೋರಾಟ ಮಾಡ್ಬೇಕ ನಮಗ ಅನ್ನುವಂತಾದ ಎಲ್ಲಾ ಶಕ್ತಿಗಳನ್ನೆಲ್ಲನು ಅದ picture ಮೂಲಕ ನಾವ ತಿಳ್ಕೊಬಹುದು ರೀ ಏನೋ ನಮಿಗೆನಾದ್ರೂ ಕಷ್ಟ ಬಂದ್ರ ಹೆಂಗ ಮಾಡ್ಬೇಕಾ ಅದ ಅನ್ನುವಂತಾದ ಎಲ್ಲಾ ಒಂದೊಂದು ಒಂದೊಂದ picture ಲಿಂತ. ನಾವ ತಿಳ್ಕೊಂಥಿವಿ ರೀ ಒಂದ ತಾಯಿ ಪ್ರೀತಿಯೇನ ಅನ್ನೋದು ಒಂದ ಹಾಡ ಒಳಗ ನಮಗ ತಿಳಸ್ತರರಿ ತಂದಿ ತಾಯಿ ಪ್ರೀತಿ ಒಂದು ಬಂದುಗಳು ಎಷ್ಟ ಮುಖ್ಯ ಒಂದ ಮನಿಯೊಳಗ ಸಮಾರಂಭ ಇದ್ರೂ ಹೆಂಗ ನಮಗ ಸ್ಪಂದನೆ ಮಾಡ್ಬೇಕನ್ನುವಂತಾದ. ಎಲ್ಲಾ ನಮಗ ಒಂದು ಹಾಡಿನ ಮೂಲಕ ಒಂದ್ picture ಮೂಲಕ ನಮಗ ತಿಳಿತೇತ್ರಿ ಅದಾತ್ರಿಪಾ ನಮಗ education ಗು ಬೇಕನ್ನುವಂತಾದ ಇರ್ತೇತಲ್ಲಾ ನಮ್ಮ education ಒಳಗಾನು ಹೆಂಗ ನಾವ ಒಂದ ಮಾಸ್ತೆರಗ ಕೊಡುವಂತ ಮರ್ಯಾದಿ ನಮ್ಮ ಗೆಳತಿಯರ್ ಸಾ. ನಮ್ಮ ಜೊತಿ ಇದ್ದೋರಿಗೆ ಎಲ್ಲಾ ನಾವ ಹೆಂಗ ಹೊಂದಾಣಿಕೆ ಮಾಡ್ಕೊಂಡ ಹೋಗ್ಬೇಕ ನಮಗ ಜೀವನದೊಳ್ಗ ಎಷ್ಟೆಲ್ಲಾ ಕಷ್ಟಗಳ ಇರ್ತಾವ ಎಷ್ಟೊಂದ ಇದ ಇರ್ತಾವ ಅದೆಲ್ಲಾ ಹೆಂಗ ನಾವ ಹೊರಟಾ ಮಾಡ್ಬೇಕ ವಯಕ್ತಿಕವಾಗಿ ಹೆಂಗ ನಾವ ಅದನ್ನ ಸಾಧಸಬೇಕ ಏನ ಬಂದರು ನಾವ ಹೆದರಿಕೊಂಡ ಕುಂದರಬಾರದ. ಅನ್ನುವಂತಾದ ಎಲ್ಲಾನು ನಮಗ ಒಂದ picture ಮೂಲಕ ತಿಳಿತೇತಿ ರೀ ಒಂದ picture ಅಂದ್ರ ನಾವ ಸುಮ್ನ ಹಂಗ ಕುಂತ ಅಂತ ನೋಡ್ಬೇಕ್ಪಾ ಬೇಜಾರಾಗೆತಿ ಅದನ್ನ ನೋಡಿದ್ರ ಏನೋ ಒಂದ ಬೇಜಾರೋಕ್ಕೆತಿ ಖಾಲಿ ಕುಂತೇವಿ ನೋಡ್ಬೇಕ ಅಂತ ನಾವ ಅನ್ಕೋಳಂಗಿಲ್ಲರೀ.

ಎಲ್ಲಾರಿಗೂ ನಮಸ್ಕಾರ. ನನ್ಹೆಸ್ರು ಸಹನ ನಾನ್ ಇವತ್ತು cinema ಬಗ್ಗೆ ಮಾತಾಡಣ ಅಂತ ಇಷ್ಟಪಡ್ತೀನಿ. Cinema ಅಂದಕೂಡ್ಲೆ ನಮ್ಗ್ ಗ್ಯಾಪ್ನ ಆಗೋದು ನಮ್ ಕರುನಾಡ ಚಕ್ರವರ್ತಿ ಶಿವ್ರಾಜ್ ಕುಮಾರ್ ಆಗಿರ್ಬೋದು ನಮ್ challenging star . ದರ್ಶನ್ ಆಗಿರ್ಬೋದು ಆಮೇಲೆ ಮಂಡ್ಯದ್ ಗಂಡು ಅಂಬ್ರೀಷ್ ಆಗಿರ್ಬೋದು ನಂತ್ರಾ ನಮ್ಮ್ ಅಪ್ಪು sir ಆಗಿರ್ಬೋದು power star ಪುನೀತ್ ರಾಜ್ಕುಮಾರ್ ಅಂತಾನೆ ಕರೀತಾರ್ ಅವ್ರ್ನ, ಪುನೀತ್ ರಾಜ್ ಕುಮಾರ್ ಆಮೇಲೆ ಹೀಗೆ ಹಲವಾರು. ಕಲಾವಿದ್ರು ವಿಷ್ಣು ವರ್ಧನ್ sir ಆಗಿರ್ಬೋದು ಶಂಕರ್ ನಾಗ್ sir ಆಗಿರ್ಬೋದು ಆಮೇಲೆ ರಾಜ್ ಕುಮಾರ್ sir ಆಗಿರ್ಬೋದು ಈತರ ಎಷ್ಟೋಂದ್ ಕಲಾವಿದರ್ ಇರ್ತಾರೆ. ಇಂಥ ಕಲಾವಿದ್ರು ಅವ್ರ್ ಬಂದಿದ್ದು ದಾರಿ ಎಷ್ಟು ಕಷ್ಟ್~ ಕಷ್ಟಕರವಾಗಿದ್ರೂನೂ ಕೂಡ. ಅವ್ರ್ ಈಗ ಎಷ್ಟ್ ಎತ್ತರ ಬೆಳ್ದಿದಾರೆ ಅಂತ ನಾವು ಅವ್ರ್ನೆ example ಆಗ್ ತೊಗೋಬೌದು ಉದಾಹರಣೆಯಾಗ್ ತೊಗೋಬೌದು. ಯಾಕಂತಂದ್ರೆ ಕಷ್ಟ ಕಷ್ಟ ಅನ್ನದ್ ಏನು ಅಂತ ತಿಳ್ಕೊಂಡು ಅವ್ರು ಎಷ್ಟೇ ಕಷ್ಟ ಬಂದ್ರೂ ನಾವ್ ಬೆಳೀಬೇಕಂತ ಬೆಳ್ದಿದಾರೆ. ಈ ತರ ಸಮಯದಲ್ಲಿ cinema ಗಳು ಅಂತ. Cinema ಗಳ್ ಅಂದ್ತಕ್ಷಣ ನಮ್ಗೆ ನೆನ್ಪಾಗೋದು ಹಳೇ ಕಾಲದ್ cinema ಗಳು. ಅದನ್ನ ನಾವು black and white cinema ಅಂತ ಕರೀತೀವಿ. ಇವಾಗೆಲ್ಲಾ color~ colour cinema ಅಂತ ಬಂದ್ಬಿಟ್ಟಿದೆ. ಹಳೇ ಕಾಲದ್ cinema ಗಳ್ ಯಾವ್ ಯಾವ್ದಂತಂದ್ರೆ ದೋಣಿ ಸಾಗಲಿ ಆಗಿರ್ಬೋದು ಆಮೇಲೆ. ಪ್ರಚಂಡ ಪುಟಾಣಿಗಳು ಚಿಕ್ ಚಿಕ್ ಮಕ್ಳುಗಳ್ಗೆ ಅದುನ್ ನೋಡುದ್ ತಕ್ಷಣ ಓ ಚಿಕ್ ಮಕ್ಕ್ಳು ಇಂಗೆ ಇರ್ತಾರ ನಾಗರ್ ಹೊಳೆ ಆಗಿರ್ಬೋದು ನಾಗರ್ ಹೊಳೆ cinema ದಲ್ಲಿ ಚಿಕ್ ಮಕ್ಕ್ಳೆಲ್ಲಾ ಸೇರ್ಕೊಂಡು ಎಷ್ಟ್ ಆರಾಮಾಗಿ ಕಾಡಲ್ಲೆಲ್ಲಾ ಸುತ್ತಾಡ್ಕೊಂಡ್ ಬರ್ತಾರೆ ಆದ್ರೆ ಅವ್ರ್ ಅಪ್ಪ ಅಮ್ಮಂಗೆ ಆಹ್ ಅವರ ಕಷ್ಟ. ಅವ್ರ್ ಹುಡುಕ್ತಾ ಇರ್ತಾರೆ. ಈತರದ್ದೆಲ್ಲಾ ನೋಡ್ದಾಗ ಒನ್-ಒಂದು cinema ಗಳು ಮಕ್ಕ್ಳನ್ನಾ ಪ್ರೇರೇಪ್ಸತ್ತೆ. ಈಗ ಪೈಲ್ವಾನ್ ಆಗಿರ್ಬೋದು. ಪೈಲ್ವಾನ್ film ನಲ್ ಎನಿರತ್ತೆ ಅಂತಂದ್ರೆ ಅವ್ರು ಸ್ಪೋ ಒಂದ್ ಕ್ರೀಡೆ ವಿಷ್ಯ ತೊಕ್ಕೊಂಡು ಮಕ್ಕ್ಳುನ್ನ ಎಷ್ಟ್ ಎತ್ತರಕ್ಕೆ ಬೆಳ್ಸ್ತಾರೆ ಅಂದಾಗ. ಆ ಮಕ್ಕ್ಳ್~ ನಮ್ಮ್~ ನಾವ್ ನೋಡೋ ಮಕ್ಕ್ಳ್ಗಳಲ್ಲಿ ಉತ್ಸಾಹ ಬರುತ್ತೆ ನಾವೂ ಹಿಂಗ್ ಬೆಳಿೇಬೌದು ನಾವೂ ಈಗ ದಿನಾ practice ಮಾಡಾಣ ನಾವೂ ಇಂಗೆ practice ಮಾಡೋದ್ರಿಂದ ನಾವ್ ಒಳ್ಳೆ ಮಟ್ಟಕ್ಕೆ ಬೆಳಿೇತೀವಿ ಅಂತ ಒಂದ್ ತಲೇಲ್ ಇರುತ್ತೆ. ಅದ್ರಿಂದ ಒನ್~ ಒಂದ್ picture ಗಳು. ಮಕ್ಕ್ಳನ್ನಾ ಪ್ರೇರೇಪ್ಸತ್ತೆ ಮಕ್ಕ್ಳನ್ನಾಗಿರ್ಬೋದು ಜನ್ರ್ ಗಳ್ನಾಗಿರ್ಬೌದು ಹೀಗೆ ಆದ್ರೆ ಒನ್ ಒಂದು cinema ಗಳು ದುರಂತದ ಎಡೆಗೆ ಕರ್ಕೊಂಡ್ ಹೋಗಕೆ ಪ್ರಯತ್ನ ಪಡ್ಸತ್ತೆ. ಯಾಕಂತ ಅಂದ್ರೆ ಈಗ rowdyism film ಗಳ್ ಆಗಿರ್ಬೌದು. ಅಥ್ವಾ ಯಾವ್ದೇ ಥರದ drinks ಮಾಡೋ film ಗಳ್ ಆಗಿರ್ಬೌದು smoke ಮಾಡೋ ಧೂಮಪಾನ ಮಾಡೋಂಥಾದ್ದಾಗಿರ್ಬೌದು ಕುಡ್ಯೋಂತ film ಗಳು ಈ ಮನೆ ಬಡುವ್ರ್~ ಬಡುವ್ರ್ ಮಕ್ಕ್ಳು ಬಡುವ್ರ್ ಮಕ್ಕ್ಳು ಆಗಿರ್ಬೌದು ಬಡುವ್ರ್ ಹುಡುಗ್ರ್ ಆಗಿರ್ಬೌದು. ಆಹ್ ಅಥ್ವಾ ಶ್ರೀಮಂತ್ರಾಗಿರ್ಬೌದು ಎಲ್ಲಾರೂ addict ಆಗೋಕ್ start ಮಾಡ್ಬಿಡ್ತಾರೆ ಅಲ್ ನೋಡಿ ನಾವು ಹಿಂಗೂ ಇರ್ಬೌದು ಈ ತರ life ಊ ಇರುತ್ತೆ ಅಂತ ಎಷ್ಟೋಂದ್ ಜನ ಆ ತರ change ಆಗ್ಬಿಡ್ತಾರೆ. ಅದ್ರಿಂದ ಒನ್ ಒಂದು cinema ಗಳು ಒಳ್~ ಒಳ್ಳೆಯ ಉದ್ದೇಶಪೂರ್ವಕವಾಗಿರತ್ತೆ. ಆದ್ರೆ ಒನ್ ಒಂದ್ cinema ಗಳು ಹಾಗೆ ಒಂದು ಕೆಟ್ಟು ಉದ್ದೇಶದಿಂದ ಕೂಡಿರುತ್ತೆ. ಇಂಥಾ ಸಮಯದಲ್ ಏನ್ ಮಾಡ್ತಾರೆ ಅಂತ ಅಂದ್ರೆ ಅದು ನಮ್ಮಲ್ಲಿರುತ್ತೆ. ನಾವು ಯಾವ್ಡ್ ಒಳ್ಳೇದ್ ಆರುಸ್ಕೋಬೇಕೋ ಅಥ್ವಾ ಕೆಟ್ಟುದ್ ಆರುಸ್ಕೋಬೇಕೋ ಅನ್ನೋದ್ ನಮ್ಮಲ್ಲಿರುತ್ತೆ. Cinema cinema ಅಂದ್ ತಕ್ಷಣ ನಮ್ಗ್ ಇನ್ನಾ. ಇನ್ನಾ ಒಂದ್ ನೆನ್ಪಾಗ್ತಿದೆ ಏನ್ ಅಂತ ಅಂದ್ರೆ ಈಗಿನ್ ಕಾಲ್ದಲ್ಲಿ cinema ಕ್ಕೆ ಒಬ್~ ಎಷ್ಟು addict ಆಗಿದಾರೆ ಅಂತಂದ್ರೆ phone ಅಲ್ಲೂ cinema ನೋಡದು picture ಅಲ್ ಹೋಗದು cinema ನೋಡದು picture ಗ್ ಹೋಗು cinema ನೋಡು ಹೇಗೆ ತಮ್ಮ್ ದುಡ್ನೆಲ್ಲಾ. ಕಳ್ಕೋತಿದಾರೆ ಅದು ಒಂದ್ ಒಳ್ಳೆ ಉದ್ದೇಶದಿಂದ ಮಾಡಿರ್ತಾರೆ ಆದ್ರೆ ಆದ್ರೆ ಅದ್ ಎಷ್ಟ್ ಬೇಕ್ ಅಷ್ಟಿದ್ರೆ ಸರಿ ಹೋಗತ್ತೆ. ಅದ್ರಿಂದ ಎಷ್ಟೋಂದ್ ಥರದ್ ಜನಗಳ್ ಜೀವನಾನೇ ಹಾಳಾಗ್ತಿದೆ. ಒಬ್ಬೊಬ್ರು ಈಗ picture ಮಾಡೋರಾಗಿರ್ಬೌದು ಮಾಡೋರ್ ಏನ್ ಮಾಡ್ತಾರೆ. ಒಂದಷ್ಟು ದುಡ್ದ್ ಹಾಕ್ಬಿಟ್ ಮಾಡ್ತಾರೆ ಆದ್ರೆ ಆದ್ರೆ ಅದು loss ಆದ್ರೆ ಅವ್ರು full ಮನೆ ಜೀವ್ನಾನೇ ಒನ್ಟೋಗ್ಬಿಡುತ್ತೇ. ಅದೇ ತರ ಒಬ್ಬೊಬ್ರು ದುಡ್ಡು ಶ್ರೀಮಂತ್ರು ಇರೋರು ಅಂಗೆ ಮಾಡ್ತಾರೆ ಅವ್ರ್ ದುಡ್ಡು ಅಂಗೆ profit ಉ ಬರುತ್ತೆ ಅಂಗೆ earn ಮಾಡ್ತಾರೆ. ಬಡುವ್ರ್ ಎಲ್ಲಾ ಹೋಗ್ cinema ಮಾಡ್ತೀನಂತಂದ್ರೆ ಅದ್ ಆಗದಿಲ್ಲ. ಅದ್ರಿಂದ ಏನ್ ಮಾಡ್ಬೇಕಂದ್ರೆ ನಾವ್ ಎಷ್ಟು ಕಷ್ಟಪಟ್ ನಾವು ಯಾವ್ದಾರ ಒಂದ್ ಕೆಲ್ಸನ ಕಷ್ಟಪಟ್ ದುಡಿೇಬೇಕು ಹಂಗೆ ನಾವ್ ಅದ್ರಿಂದ ದುಡ್ದ್ನ ಪಡ್ಯೋ ತರ ಇರ್ಬೇಕು. ದುಡ್ದ್ ಹಾಕ್ಬಿಟ್ಟು ಅದ್ನ ಕಳ್ಕೊಳ್ಳೋ ತರ ಯಾವತ್ತೂ ಇರ್ಬಾರ್ದು. ಈ cinema ಗಳ್ ಅಂದ್ತಕ್ಷಣ ನಮ್ಗ್ ಇನ್ನೊಂದ್ ನೆನ್ಪ್ ಆಗುತ್ತೆ ಈಗಿಂದ ಈವಾಗಿಂದು ಒಂದು ಕಾಂತಾರ ಅಂತ ಒಂದು film ಬಂದಿದತ್ ಕಾಂತಾರ film ಅಲ್ ನಮ್ಗೆ ಮಂಗಳೂರು ಸ್ವಬಗ್~ ಸ್ವಬಗುನೆ ಆಗಿರ್ಬೋದು ಅಥವಾ ಆಕಡೆ ಇರಂಥಹಾ ನೃತ್ಯಗಳಾಗಿರ್ಬೋದು. ಎಷ್ಟೋಂದ್ ಕಾಲಾವಿದ್ರು ನಮ್ಗೆ ಕಾಣ ಈ ಥರ ಇರ್ಬೇಕಾದ್ರೆ ಒನ್ನಂದು film ಗಳು ಅಷ್ಟು ಒಳ್ಳೆದ್ನ ನಮಿಗ್ ತೋರ್ಸತ್ತೆ ಆಹ್ ಅದ್ರಲ್ಲಿ ಒನ್ದೊಂದು ದ್ರುಶ್ಯಗಳು ಕಣ್ಣಿಗೆ ಇಂಪ್ನ ಉಂಟುಮಾಡುತ್ತೆ. ಈಗ ಕುವೆಂಪು ಅವ್ರದ್ ಆಗಿರ್ಬೋದು ಈಥರ. cinema ನೋಡ ಬದಲು ಕುವೆಂಪು ಅವ್ರದ್ ಆಗಿರ್ಬೋದು ದಾರಾ ಬೇಂದ್ರೆ ಆಗಿರ್ಬೋದು ಅವ್ರ್ದು ಕವನಗಳು ಓದೋಂಥದ್ದು ಅದು ಈತರ ಎಷ್ಟೋಂದು ಕಾದಂಬರಿಗಳ್ನ ಓದೋಂಥದ್ ಆಗಿರ್ಬೋದು ಇದೆಲ್ಲ ಬರೀ ಅವ್ರು ಪ್ರಪಂಚಕ್ಕೆ ಒಳ್ಳೇದನ್ನ ತೋರ್ಸಕ್ಹೋತರೆ.

ನವನೀತ್ ಅವರ ಮಾತಾಡದು.

ನಾನು ನವನಿತ್ ನಾನು ಕುಮಾರ್ ಅಂತ . ಯಾವ್ ಕುಮಾರ.

old friend ಅಪ್ಪ ಅಲ್ಲಿ ಬಾಗೆಪಲ್ಲಿ ಓದ್ವ ಅಲ್ಲ ಪ . ಓ ಕುಮಾರ್ ಹೇಳಿ ಕುಮಾರ್.

ಚೆನ್ನಾಗಿದ್ದೀನಿ ನಿನ್ ಚೆನ್ನಾಗಿದ್ಯ .

ಹ ಎನ್ ಸಮಾಚಾರ phone ಮಾಡಿದ್ಯ . ಏನಿಲ್ಲ number ಸಿಕ್ತು ಮಾತಡನ ಅಂತ ಸ್ವಲ್ಪ information ಏನಾದ್ರು ಏನಾದ್ರು ಬಗ್ಗೆ ಅದ್ರು ಸುಮ್ನೆ ಕೆಲವಂದ್ ಸ್ನೇಹಿತರು phone ಮಾಡಿ ತಿಳ್ಕೊನನ ಅಂತ .

ok